ಇದು ಹಳೆದು ಹಳೆಯ ಕಾಲದ ರಾಜರು ಕಟ್ಟಿಸಿದ ಒಂದು ಕೋಟೆಯಾಗಿದ್ದುಅನೇಕ ಯುದ್ಧಗಳು ನಡೆಯು ದರಿಂದ ಈ ಕೋಟೆ_

ಹಾಳಾದಂತೆ ಕಾಣುತ್ತಿದೆ ಕೋಟೆ ಹಾಳಾದರೂ ಇದೊಂದು ಕ್ಷಣಿಕ ಸ್ಥಳ ಎನಿಸಿಕೊಂಡಿದೆ ಅದರ ಮುಂದೆ ಒಂದು ನಾವು ಕೊಳವನ್ನು ನೋಡಬಹುದಾಗಿದೆ.

ನೋಡಲು ತುಂಬಾ ಚಂದವಾಗಿದೆ ಹಾಗೆಯೆ ಇಲ್ಲಿ ಮರಗಿಡಗಳನ್ನು ಬೆಳೆಸುವುದು ಅಂತ ಕಾಣಬಹುದಾಗಿದೆ.

ಬೋರ್ಡ್ ಅನ್ನು ಹಾಕೊಂಡಿದಾರೆ ಪಕ್ಕ ಹೋಟೆಲ್ ಇರಬಹುದು ಕಲರ್ ಕಲರ್ ಬಣ್ಣದ ಗಿಡವನ್ನು ನಾವು ನೋಡಬಹುದಾಗಿದೆ.

ಇದು ಜಿಮ್ ನ ವೆಯಿಟ್ ಲಿಫ್ಟರ್ ಆಗಿದ್ದು ಇದು ಸುಮಾರು ಒಂದೊಂದು ಕಲ್ಲು ಆರಾರು ಕೆ.ಜಿ ಇದ್ದು.

ಇದು ಈ ಆನಿವರ್ಸರಿ ಮಾಡುತ್ತಿರುವುದನ್ನು ನೋಡಬಹುದು ಡಿಸ್ಕೌಂಟ್ ಗಳನ್ನು ನೀಡುವ ಒಂದು ಆನಿವರ್ಸರಿ ಇದಾಗಿದೆ.

ಇಲ್ಲಿ ಅನೇಕ ಜಿಮ್ ಉಪಕರಣಗಳು ನಾವು ನೋಡಬಹುದು. ಜಿಮ್ ಮಾಡಲು ಅನೇಕ ವ್ಯಕ್ತಿಗಳು ಬಂದಿರುವುದು ಸಹ ನಾವು ನೋಡಬಹುದು ಒಬ್ಬ ಬಿಳೀ ಟೀ-ಶರ್ಟ್ ಮತ್ತು ಬ್ಲಾಕ್ ಪ್ಯಾಂಟ್ ಹಾಕೊಂಡಿದಾನೆ.

ಇಲ್ಲಿ ಎರೆಡು ಜಿಮ್ ಕಾರಣಗಲಿದ್ದು ಇದು ಸೈಕಲ್ ಹೊಡಿಯುತ್ತರ ಕಾಣುತ್ತದೆ ಸೈಕಲ್ ಹೊಡಿಯೊತರ ಉಪಕರಣಗಲಿದ್ದು ಈ ಜಿಮ್ ಅನ್ನ ನೋಡಲು ತುಂಬಾ ಕುಶಿ ಹಾಗುತ್ತದೆ.